ಸುಂದರವಾದ ಹಾರಗಳು ಇವೆ ಈ ಹಾರಗಳಿಗೆ ಮದುವೆಯಲ್ಲಿ ಬಳಸಲಾಗುತ್ತದೆ ಈ ಹಾರಗಳು--

ಈ ಚಿತ್ರದಲ್ಲಿ ಈ ಮಗು ನಿಂತುಕೊಂಡು ಚಿತ್ರವನ್ನು ತೇಗಸ್ತಾವ್ನೆ. ಈ ಚಿತ್ರದಲ್ಲಿ ಹಿಂದಗಡೆ ಎಲ್ಲಾ ಮರಗಳು ಇದೆ ಮತ್ತೆ--

ಈ ಚಿತ್ರದಲ್ಲಿ ಈ ಮಕ್ಕಳು ಅಂತ ಮೇಲೆ ನಿಂತುಕೊಂಡು ನೃತ್ಯವನ್ನು ಮಾಡತ್ತಾರೆ.